ಈ ಚಿತ್ರದಲ್ಲಿ ನಮಗೆ ಕಾಣ್ತಾ ಇದೆ ಇದು ಒಂದು ಬದ್ ಬದ್ರಿಯಾ ಆ ಸ್ಟೋರ್ ಅಂತ ಆ ಹತ್ತು ಹತ್ತುರಲ್ಲಿ ಈ ಅಂಗಡಿಯಿದೆ ನಮ್ಮ ಬದರಿಯ ಸ್ಟೋರ್ ಥರಾ ನೆ ಇದೆ ತರ ಅಂಗಡಿ .]

ನೋಡಿ ಈ ಚಿತ್ರದಲ್ಲಿ ಕಾಣ್ತಿದೆ ಇಲ್ಲಿ ಯವುದೊ ಒಂದು ಸಿಂಡಿಕೆಟ ಬ್ಯಾಂಕ ಇಲ್ಲಿ ಕಾಣ್ತಾ ಇದೆ .

ಇಲ್ಲಿ ಚಡ್ಡಿಗಳನ್ನು ಹಾಕೊಂಡಿ ಮಸ್ತ್ ಬ್ಯಾಡ್ಮಿಂಟನ್ ಆದಿ ಬೆಳಗ್ಗೆ ಫುಲ್ ಚುಸ್ತಾಗಿ ಇರ್ತಾರೆ ಮಜಾ ಮಾಡ್ತಾರೆ. ಅಪಾರ್ಟ್ಮೆಂಟ್ ಇರೋರೆಲ್ಲ.

ಈ ಚಿತ್ರದಲ್ಲಿ ನಿಮಗೆ ಕಾಣ್ತಿರಬಹುದು ಇಲ್ಲಿ ಒಂದು ಅಹ್ ಸ್ಟೈಲ್ ಪಾರ್ಕ್ ಅಂತ ಎಂಬ ಹೆಸರು ಒಂದು ಅಂಗಡಿ ಇದೆ ಅದರ ಮುಂದೆ ಕಾರ್ ಗಳು ನಿಂತಿದೆ.

ಕಾಂಪ್ಲೆಕ್ಸ್ ತುಂಬಾ ದೊಡ್ಡದ್ ದೊಡ್ಡದೇನು ಇಲ್ಲ ಇಲ್ಲಿ ಜೆರಾಕ್ಸ್ ಸೆಂಟರ್ ಮತ್ತೆ ಬೇರೆ ಬೇರೆ ಐಟಂ ಆಟೋ ಸೆಂಟರ್ .